ಹ್ ದಿನಸಿ ಐಟಂ ಈ ಅಂಗಡಿಗೆ ಹೋದ್ರೆ ನಾವು ಹೊ ನಾವು ಡೈಲಿ ನಮಗೆ ಪೇಮೆಂಟ್ ಕೊಡಲ್ಲ ಅಲ್ಲಿ ಕೆಲಸ ಮಾಡೋ ಹತ್ರ.

ಈಗೇನು ಬಟ್ಟೆ ಎಲ್ಲ ಬಟ್ಟೆ ಅಂಗಡಿ ತುಂಬಾ ರೋಡ್ ಲ್ಲೆಲ್ಲ ಇವೆ ಇವಾಗ ಬಟ್ಟೆ ಎಲ್ ಬೇಕಾದ್ರು ಸಿಗುತ್ತೆ ತುಂಬಾ ಅಷ್ಟು ಬಹಳಷ್ಟು ಯಾವ ಕಡೆ ನೋಡಿದ್ರು ಬರಿ ಬಟ್ಟೆ ಅಂಗಡಿಗಳೇ ಜಾಸ್ತಿ ಆಗಿ ಬಿಟ್ಟಿದ್ದಾವೆ ಈಗ.

ಮತ್ತೆ ಅಮುಲ್ ಪಿಜ್ಜಾ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನಕೆ.

ಸೊ ನೋಡಿದೀವಿ ಕಾರು ಮೆಕ್ಯಾನಿಕ್ ಇದು ಮಾಡಿದಾಗ ಸರ್ವಿಸ್ ಗೆ ಬಂದಾಗ ನಮ್ಮ್ ಹುಡುಗರ ಜತೆ ಎಲ್ಲ ಹೋಯ್ತಿವಿ ಬಹಳ ಚೆನ್ನಾಗಿದೆ.

ಯಾವ್ದೋ ಚೌಲ್ಟ್ರಿ ಇದು. ಮದುವೆ ಅಲಂಕಾರಕ್ಕೆ ಮಾಡಿರೋದು.